ಇದು ಒಂದು ಬಾಡಿಗೆ ಮನೆ ಐತಿ ಮತ್ತ್ ಈ ಮನಿಯೊಳಗ್ ಬತ್ತುರಿಲ್ಲಾ ಎಲ್ಲಾ ಕೇರಿ ಬರ್ತರ್.

ಮತ್ತು ಇಲ್ಲಿ ಒಂದು ಮಂದಿ ಓರೀ ಬಾಳ್ ನಿಂತರ್ ಮತ್ತು ಬಾಳ್ ಮಂದಿ ಬರ್--

ಮತ್ತ ಈ ಬಿಜಾಪುರ ಒಳಗೆಲ್ಲಾ ಕೈದಿಂದೆಲ್ಲಾ ಇಲ್ಲಿ ಮೂರ್ತಿಗೊಲ್ಲೆಲ್ಲ ಮಾಡ್ಯಾರ ಮತ್ತೆ ಹಿಂದಿನ್ ಕಾಲದಂಗ್ ಇಲ್ಲೆಲ್ಲಾ ಮೂರ್ತಿಗಳನ್ನು ಮಾಡಿದರ್ .

ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ ಮತ್ತೆ ಇದು ಗೇಟಿಗೆ ಯಾವದೇ ಮಕ್ಕಳ್ನು ಹೊರಗಿನ್ನು ಶಾಲೆ ಸ್ಟಾರ್ಟ್ ಆಗಿದಂತ --]

ಮಂದಿಯನು ಅಲಾ ನಿಂತಿದ್ದಾರೆ ಇಲ್ಲಿ ಆಹ್ ಆಫೀಸ್ ಅಂದ್ರೆ ಇದು ಒಂದು ಉಹ್ ಆಫೀಸ್ ಇದೆ ಮತ್ತೆ ಎಲ್ಲಾ ಕುರ್ಚಿಗಳು ಅಲ್ಲೆಲ್ಲಾ ಇಟ್ಟಿದ್ದಾರೆ .